ಇದು ಶ್ರೇಷ್ಟವಾದ ಹಾಗು ಪ್ರಸಿದ್ಧವಾದ ಸಮುದಾಯಭವನ ಆಗಿದೆ ಈ ದೃಶ್ಯದಲ್ಲಿ ಕಾಣುತ್ತಿರುವ ಹಾಗೆ ಇಲ್ಲಿ ಹಲವಾರು ಜನ ನಿಂತುಕೊಂಡು ದೃಶ್ಯವನ್ನು ತೆಗೆಸಿಕೊಂಡಿದ್ದಾರೆ ಹಾಗು ಈ ಸಮುದಾಯ ಭವನದಲ್ಲಿ ಹಲವಾರು ಜನ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ .

ಇದು ಜನರಿಗೆ ತುಂಬ ಸಹಾಯವಾಗಿದೆ ಜನಸಾಮಾನ್ಯರು ದಿನನಿತ್ಯ ಇಲ್ಲಿ ಭೇಟಿಕೊಡುತ್ತಾ ಹೋಗುತ್ತಾರೆ. ಇಲ್ಲಿ ನಮಗೆ ಎಲ್ಲ ತರಹದ ಲೋನುಗಳನ್ನು ಕೊಡಲಾಗುತ್ತದೆ ಇದು ತುಂಬ ಸಹಾಯವು ಕೂಡ ಇದೆ.

ಸಿದ್ಧವಾದ ಹಾಗು ಶ್ರೇಷ್ಟವಾದ ಆಸ್ಪತ್ರೆ ಆಗಿದೆ. ಈ ಆಸ್ಪತ್ರೆಯಲ್ಲಿ ಒಂದು ಒಳ್ಳೆಯದಾದ ರೀತಿಯಿಂದ ಕೂಡಿರುವ ಒಬ್ಬ ವೈದ್ಯನು ಇದ್ದಾನೆ.

ಈ ದೃಶ್ಯದಲ್ಲಿ ಕಾಣುತ್ತಿರುವ ಹಾಗೆ ಇದೊಂದು ಪ್ರಸಿದ್ಧವಾದ ಜನರಲ್ ಸ್ಟೋರ್ ಹಾಗು ಹಣ್ಣಿನ ಅಂಗಡಿಯಾಗಿದೆ.

ಇದೊಂದು ಪ್ರಸಿದ್ಧವಾದ ಹಾಗೂ ಶ್ರೇಷ್ಟವಾದ ಮೈದಾನವಾಗಿದೆ ಈ ದೃಶ್ಯದಲ್ಲಿ ಕಾಣುತ್ತಿರುವ ಹಾಗೆ ಈ ಸ್ಪರ್ದಿ ನೋವನ್ನು ಹೊಂದಿದ್ದಾನೆ ಈ ನೋವನ್ನು ಪರಿಗಣಿಸಲು ಇವ್ನು ಕೋಚರ್ ತುಂಬಾ ಒಳ್ಳೆಯದಾದ ರೀತಿಯಲ್ಲಿ ಸಹಾಯ ಮಾಡುತ್ತಿದ್ದಾನೆ .

ಪ್ರಸಿದ್ಧವಾದ ಹಾಗು ಶ್ರೇಷ್ಟವಾದ ಹೇರ್ ಸಲೂನ್ ಅಂಗಡಿಯು ಹೌದು. ಈ ಅಂಗಡಿಯಲ್ಲಿ ದಿನನಿತ್ಯ ಜನರು ಬಂದು ತಮಗೆ ಇಷ್ಟವಾದ ರೀತಿಯಲ್ಲಿ ತಮಗೆ ಬೇಕಾದಂತಹ ಎಲ್ಲ ತರಹದ ಸ್ಟೈಲ್ ಗಳಲ್ಲಿ ಕಟಿಂಗ್ ಅನ್ನು ಮಾಡಿಸಿಕೊಂಡು ಹೋಗುತ್ತಾರೆ.

ಇದೊಂದು ಪ್ರಸಿದ್ಧವಾದ ಹಾಗು ಶ್ರೇಷ್ಟವಾದ ಆಟ ಮೈದಾನವಾಗಿದೆ. ಈ ಆಟ ಮೈದಾನದಲ್ಲಿ ಈ ಕೋಚರ್ ಮತ್ತು ಸ್ಪರ್ದಿಯನ್ನೆ ನಾವು ಕಾಣಬಹುದು. ದಿನನಿತ್ಯ ಇಲ್ಲಿ ಆಟ ಆಡುತ್ತಲೆ ಇರುತ್ತಾರೆ ಇದರಿಂದ ಜನರಿಗೆ ಒಳ್ಳೆ ಕಸರತ್ತಿನಿಂದ ಕೂಡಿರಬಹುದು.